ಆಲ್ಟ್ರೇಷನ್ ಮಾಡ್ಸಕ್ಕೆ ಇಲ್ಲಿ ಮಣ್ಣುನ್ನ ಕೂಡ ಹಾಕಿದ್ದಾರೆ ಇಲ್ಲೊಂದ್ ಸ್ಕೂಟಿ ನಿಂತಿದೆ ಸುತ್ತ್ ಮುತ್ತ ಗಿಡ ಮರಗುಳ್ ಕೂಡ ಇದಾವೆ.

ಇದು ರೋಡಿನ ಒಂದು ಚಿತ್ರಣ ವಾಗಿರುತ್ತೆ ಸ್ವಲ್ಪ ಮುಂದೆ ಒಂದು ರೀತಿಯಾಗಿ ಆಟೋ ಹೋಗ್ತಿದೆ ಹಾಗೂ ಒಂದು ಬೈಕ್ ಕೂಡ ಹೋಗ್ತಿದೆ ಇಲ್ಲಿ ಬೈಕಿನಲ್ಲಿ ಈ ರೀತಿಯಾಗಿ ಇವ್ರು ಕರ್ಕೊಂಡು ಹೋಗ್ತಿದ್ದಾರೆ ಇಲ್ಲಿ ಸುತ್ತಮುತ್ತ ಒಂದಿಷ್ಟು ಗಿಡ ಮರಗಳು ಕೂಡ ಇಲ್ಲಿ ನೋಡಬಹುದು.

ಯಾವುದೋ ಚಿಕ್ಕದಾದ ಒಂದು ಕಟ್ಟಿಂಗ್ ಶಾಪ್ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿಯಾದ ಕಟ್ಟಿಂಗ್ ಶೇವಿಂಗ್ ಇತ್ಯಾದಿ ಗಳನ್ನ ಮಾಡಿಕೊಡುತ್ತಾರೆ ಇಲ್ಲಿ ಜನರು ಹಾಗೂ ಮಕ್ಕಳು ತುಂಬಾ ಹೆಚ್ಚಾಗಿ ಕಟಿಂಗ್ ಶೇವಿಂಗ್ ಗಳನ್ನ ಮಾಡಿಸಿಕೊಳ್ಳುತ್ತಾರೆ ಅವರು ಹೇಳಿದಂಗೆ ಕೂಡ ಮಾಡುತ್ತಾರೆ.